ಈಗ ಆ ಕಲಿಯುದು ಅದು ಇದು ಎಲ್ಲ ಎಲ್ಲರೂ ಮಾಡ್ತಾರೆ ಆದ್ರೆ ಹವ್ಯಾಸಗಳನ್ನು ಯಾರೆಲ್ಲಾಇದು ಮಾಡಿ ಅ ಅವರ ಜೀವನದಲ್ಲಿಒಂದು ಅಳವಡಿಸಿಕೊಂಡು ಇರ್ತಾರೆ ಅವರು ಅವ್ರಒಂದು ಜೀವನದಲ್ಲಿ ಎಲ್ಲ ಇದ್ರಲ್ಲಿಸಾ ಅವರೊಂದು. ಉನ್ನತಿ ಇದ್ರಲ್ಲಿ ಬರ್ತಾರೆ ಅಂತ ಹೇಳ್ಬಹುದು ಮತ್ತೆಂತ ಹೇಳಿದ್ರೆ ಈಗ ಹವ್ಯಾಸಗಳು ಅಂತ ಹೇಳಿದ್ರೆ ಅ ಕೃಷಿ ಮಾಡ್ಬು~ ಮಾಡುದಿರ್ಬಹುದು ಚಿತ್ರಕಲೆ ಇಲ್ಲದ್ರೆ ಸಂಗೀತ ಹಾಡುದು ಅ dance ಮಾಡುದು ಅಂದ್ರೆ ನೃತ್ಯ ಅದೆಲ್ಲ. ಅ ಮಾಡುದು ಅದನೆಲ್ಲಾ ಕಲಿತೆವೆ ಇದರಿಂದ ಇನ್ನೊಂದು ಎಂತ ನಮಿಗೆ ಸಿಕ್ತದೇ ಅಂತ ಹೇಳಿದ್ರೆ ಇದರಿಂದಾಗಿ ನಾವು ಇನ್ನೊಂದು ಒಂದು ಬೇರೆ ರೀತಿಯ ಒಂದು ಆದಾಯವನ್ನು ಅ ಗಳಿಸುವಾಗೆ ಮಾಡ್ಬಹುದು.

ಗಣೇಶ ಗಣೇಶ ಚತುರ್ಥಿ ಬಗ್ಗೆ ಮಾತಾಡ್ತನಿ ನಮ್ಮ ಈ Uttara Karnataka ದಲ್ಲಿ ಗಣೇಶ ಚತುರ್ಥಿ ಆ ಎಲ್ಲಾ India ದಾಗ full ಎಲ್ಲಾ India ದ್ India ದ್ ಪುರ್ತೀನೂ ಗಣೇಶ ಚತುರ್ಥಿನ್ ಆಚರಿಸ್ತಾರ. ಆದ್ರೆ ನಮ್ Hubli Dharwad ದಾಗ ಗಣೇಶ್ಚತುರ್ತಿನ್ನ ಹೆಂಗ ನಾವು ಆಚರ್ಣೆ ಮಾಡ್ತಿವ್ ಅನ್ನೋದನ್ನ ನಾ ಇವತ್ತ ಹೇಳ್ತನಿ.

ಗಣಪತಿ ಗಣಪತಿ ಬಪ್ಪ ಬರೂದು, ಆ ಕೆಲವಬ್ಬರ್ರು ಐದ್ ದಿನಾ ಗಣಪನ ಇಡ್ತರಾ, ಮೂರ್ ದಿನಾ ಗಣಪತಿ ಇಡ್ತಾ ಕೂಡಿಸ್ತಾರ. ಕೆಲವಬ್ರು ಆ ಹನ್ನೊಂದ್ ದಿನಾ ಒಂಬತ್ ದಿನಾ last ಉ ಮಹಾನವಮಿ.

ಅಂದ್ರ ಬನ್ನಿ ಕೊಡೊ ಹಬ್ಬದ್ ತನಾನು ಇಡ್ತಾರ. ಇಷ್ಟ್ ದಿನಾ ಗಣಪನ್ ಅಂದ್ರ ಅವ್ರ್ ಅವ್ರ್ ಮನಿ ಒಳ್ಗ ಹೆಂಗ ಅವ್ರು ಇದು ಮಾಡ್ಕೊಂಡ್ fix ಮಾ~ ಹೆಂಗ್ ಮೂರ್ತನ ಇದು ಮಾಡಕೋಂಡಿರ್ತಾರ. ಆ ತರ ಹೆಂಗ್ ಆಚರ್ಣೆ ಮಾಡ್ಕೋಂಬಂದಿರ್ತಾರ ಆ ತರಾ ಒಂದ್ ಒಂದು. ಈಗ ನಮ್ಮಲ್ಲಿ ಎಲ್ಲರೂ ಹನ್ನೊಂದ್ ದಿನಾ, ಹನ್ನೊಂದ್ ದಿನಾ ಹನ್ನೊಂದ್ ದಿನಾ ಅಂದ್ರ ನರಕ ಚತುರ್ದಶಿ ದೀವ್ಸ ನಾವ್ ಗಣಪತೀನ ಕಳ್ಸಕೊಡ್ತೀವಿ.

ಆ first ಒಂದ್ನೇ ದಿನಾ ಗಣ್ಪತಿ ಇಡ್ಬೇಕಂದ್ರ ಮನಿನೆಲ್ಲ ಸ~ ಮನಿಯಲ್ಲ ಸಾರಸ್ಕೊಂಡು ಮನಿದು decore ಎಲ್ಲಾನೂ ಆ ಇದು ಹಾಕಿ.

ಹ್ಮ್ light light ಇನ್ ಸರ ಹಾಕಿ ಹೂ ಮಾಲೆ ಹಾಕಿ ಮಂಟಪದಂಗ್ ಕಟ್ಟಿ ಅದು ಒಂದ್ ನಾವ್ ಗಣ್ಪತಿ ಇಡಾಕಂತೇಳಿನೇ ಗಣ್ಪತಿ ಗೂಣ್ ಅಂತ ಮಾಡಿರ್ತೇವಿ.

ಗಣ್ಪತಿ ಗೂಣ್ ಒಳಗ ಗಣಪನ್ನ ಕೂಡುಸೋದು ಅದ್ನೆಲ್ಲನೂ ನಾವು ನಾ~ ಐದ್ ದಿನಾ ಮದ್ಲಿರ್ತನ ನಾವೆಲ್ಲನು ಅದನ್ನ ಇದನ್ ಮಾಡ್ತೇವ್ ready ಮಾಡ್ತೇವಿ. Ready ready ಮಾಡಿ ಅವತ್ತ ಗಣ್ಪತಿ ಹಬ್ಬದ ದಿನಾ ಬೆಳಿಗ್ಗೆ ಎಲ್ಲರೂ.

ಪದ್ದತ್ ಸೀರ ಎಲ್ಲಾರೂ ಆ ತಲಿ ಸ್ನಾನ ಮಾಡಿ ಆ ಹೆಣ್ಮಕ್ಳು ಗಂಡ್ಮಕ್ಳು ಕೂಡಿ ಒಂದು ತಾಟ್ ಒಳಗ ಒಂದ್ ತೆಂಗಿನ್ಕಾಯಿ ಅಕ್ಕಿ ಕಾಳು ಮತ್ತ್ ಉದ್ದನ್ಕಡ್ಡಿ ಅರಶ್ನ ಕುಂಕ್ಮ ಎಲ್ಲಾನೂ ತಗೊಂಡು. ಅದನ್ನ ಕುಂಬಾರ ಮನಿ ಒಳಗ ಗಣಪನ್ ಮಾಡ್ತಾರಾ ನಮ್ಮಲ್ಲಿ. ಕುಂಬಾರ ಅದನ್ ಗಣ್ಪತಿ ಮಾಡಿ ಒಂದ್ ತಿಂಗಳಾನ್ಗಟ್ಲೆನೂ ಗಣಪತಿನ ready ಮಾಡ್ತಾರ. ಒಂದ್ ತೀಂಗ್ಳಗಟ್ಲೆನ ಅವ್ರೆಲ್ಲ ready ಮಾಡಿ ನಾವ್ ಮದ್ಲ ಹೋಗಿ.

ನಮ್ದ್ ಗಣಪ ಇದ್ ಅಂತೇಳಿ ಹೆಸರ್ ಹಾಕೊಂಡ್ ಬಂದಿರ್ತಿವಿ. ಅವ್ನು ವಿಗ್ಗ~ ವಿಘ್ನ ಗಳನ್ನ ನಾಶ ಮಡಿವಂತ ವಿಘ್ನೇಶ್ವರ. ಹಿಂಗಾಗಿ ಅವ್ಗ ಪ್ರತೀದಿನಾನೂ ಎರ್ಡ್ ಹೊತ್ತು ಪೂಜೆ.

ನಾವ ಆ ತರಾ ಎಲ್ಲಾ ಬಜನಿ ಮೆರವಣಿಗಿ ಎಲ್ಲಾ ಮಜಲು ಎಲ್ಲಾ ತೊಗೊಂಡ್ಹೋಗಿ ಮೆರವಣಿಗಿ ಮಾಡ್ಕೋಂತ ಹೋಕ್ಕೇವಿ ಕುಂಬಾರ ಮನಿಗ್ ಹೋಗಿ ಆ ತೆಂಗಿನ್ಕಾಯ್ ಅವ್ರ್ಗೆ ಕೊಟ್ಟು. ಆ ಅಲ್ಲಿ ಕಾಯ್ ಒಡ್ದ್ ಪೂಜೆ ಮಾಡಿ ಒಬ್ಬರ್ ಮನೀ ಹಿರಿಯರ್ ಯಾರಿರ್ತಾರಲಾ ಮನೀಗ್ ಮುಖ್ಯಸ್ತ್ರು ಮನ್ಯಾನ್ ಹಿರಿಯರ್ ಅದನ್ ಗಣಪನ್ ಹೊತ್ಕೊಂಡ್ ಬರ್ತಾರ. ಅವರ್ಗೆ ವಯಸ್ಸಾಗಿತ್ತು ಅಂದ್ರ ಮನಿ ಮಕ್ಳು ಗಂಡ್ಮಕ್ಳ ತರ್ಬೇಕದ್ನ. ಗಂಡ್ಮಕ್ಳನ ಹೊತ್ಕೊಂಡು ತಲಿಮ್ಯಾಲಿಟ್ಕೊಂಡು ಗಣಪತಿ ಬಪ್ಪ ಮೋರ್ಗಯಾ ಅಂತೇಳಿ ತಗೋಂಬಂದು ಮನಿ ಬಾಗಲ್ದಾಗ ನಿಂತು. ಮನಿ ಬಾಲ್ಗಾಗ್ ನಿಂತ್ರ ನಾವ್ ಹೆಣ್ಮಕ್ಳು ಒಳಗಿಂದ ಆರ್ತಿ ಕರ್ಕಿ ಪತ್ರಿ ಅರಶ್ನ ಕುಂಕ್ಮ ವಿಬೂತಿ ಮತ್ತ್ ನೀರು. ಮದ್ಲ ನೀರ್ ಚಿಮ್ಕುಸೀ ಅರಶ್ನ ಕುಂಕ್ಮ ವಿಬೂತಿ ಮಾಲಿ ಕರ್ಕಿ ಪತ್ರಿ ಎಲ್ಲಾ ಏರಿಸಿ ಬಾಗಲ್ದೊಳಗ ಪೂಜೆ ಮಾಡೇ ಅವ್ನ್ ಒಳಗ್ ಕರ್ಕೊಂತೆವ್ ಗಣಪನ್.

ಒಳಗ್ ಕರ್ಕೊಂಡು ಕೆಳಗ್ ಒಂದ್ ಮಣಿ ಹಾಕಿ ಎರ್ಡ್ ಸಮೆ ಹಚ್ಚಿ ಆರ್ತಿ ಹಚ್ಚಿ ಆರ್ತಿ ದೀಪ ಎರ್ಡ ಆ ದೀಪ ಈ ದೀಪ ಎರ್ಡು ಮಾಡಿ ಅಳ್ಳಿಟ್ಟು ಗೋದಿ ಹಿಟ್ಟಿನ್ಲಿಂದ ತಯಾರದಂತ ಅಳ್ಳಿಹಿಟ್ಟು ಅಳ್ಳಿಹಿಟ್ಟು ಮತ್ತ ಅವ್ಲಕ್ಕಿ.

ಅಂದ್ರೆ ಅವ್ಲಕ್ಕಿ ಬೆಲ್ಲ ಅವ್ಲಕ್ಕಿ ಬೆಲ್ಲ ಪಂಚ ಪಳಾರ ಪಂಚ್ ಪಳಾರಂದ್ರ ಐದ್ ಪದಾರ್ತ ಅದ್ರೊಳಗ್ ಕೂಡಿರ್ಬೇಕು. ಉತ್ತತ್ತಿ ಆ ಪುಟಾಣಿ ಚುರ್ಮರಿ ಅವ್ಲಕ್ಕಿ ಬೆಲ್ಲ. ಐದು ತರಾ ಅದ್ರೊಳಗ್ ಕೂಡಿದ್ದನ್ನ mix ಮಾಡಿ ಆ ಎಲ್ಲಾ ಕಲಿಸಿ ಅವಂಗ first ಬಾಳಿ ಎಲಿ ಒಳಗ ಎಡಿ ಮಾಡದು. ಎಡಿ ಮಾಡೀ ಎಲ್ಲಾರೂ ಹಾಡ್ ಹೇಳ್ತೇವಿ ನಮ್ ಗ~ ಗಣಪತಿ ಬಪ್ಪ ಮೋರ್ಗಯಾ ಅಂತೇಳಿ ಮತ್ತೆ ಗಣೇಶನ್ನ ಹಾಡ್ಹೇಳಿ ಅವ್ನ್ಗೆಲ್ಲಾ ಮಂಗ್ಳಾರ್ತಿ ಮಾಡಿ ಕೆಳಗಿಟ್ಕೊಂಡ ಮಾಡ್ತೀವ್ ಇದ್ನೆಲ್ಲಾ. ಮಾಡಿ ಆಮೇಲ್ ಎಲ್ಲಾರೂ ಉಪಹಾರನ ಮಾಡಿದ್ಮೇಲೆ ಮ್ಯಾಲ್ ಕೂಡುಸ್ತೀವ್ ಗಣಪನ್. ಮ್ಯಾಲ್ ಕೂಡುಸೀ ಅವತ್ತೇನ್ ಒಂದ್ನೇ ದಿನ ಏನ್ ಗಣಪತಿ ಬಂದಿರ್ತಾನಲ್ಲಾ ಅವತ್ತವ್ನ್ಗೆ ಗೋದಿ ಪಾಯ್ಸಾ ಹ್ಮ್ ಅಕ್ಕಿ ಪಾಯ್ಸಾ ಬದ್ನೀಕಾಯ್ ಪಲ್ಲೇ ಆ ಇದು ಶಾಂಡ್ಗೀ ಮೆಣ್ಸಿನ್ಕಾಯಿ ಇವ್ನೆಲ್ಲಾ ಕರ್ದು ಅವ್ಗ. ಮೋದ್ಕ ಇಷ್ಟು ಅವ್ನ್ಗ ಎಡಿ ಮಾಡೋದು ಎಲ್ಲಾರೂ ಎಡಿ ಮಾಡಿ ಊರಾಗಿನ್ ಜನಾ ಎಲ್ಲಾ ಊರಾಗಿನ್ ಜನಾ ಒಬ್ಬ್ರ ಮನಿಂದ ಒಬ್ರಗ್ ಅಕ್ಕಿ ಕಾಳ್ ಹಾಕಾಕ್ ಹೊಕ್ಕೇವಿ. ಆ ಸೀರಿ ಸಣ್ ಮಕ್ಳೆಲ್ಲಾ ಸೀರೀ ಉಟ್ಕೊಂಡು ಕೋಲಾಟ ಮಾಡ್ಕೋಂತ ಬೇರೇ ಬೇರೇ ಮನೀಗ್ ಹೋಗಿ ಎಲ್ಲಾ ಮನಿಗೂ ಅಕ್ಕಿ ಕಾಳ್ ಹಾಕ್ತೇವಿ. ಇದ್ ಒಂದ್ನೇ ದಿನದ್ ಪದ್ದತಿ. ಎರ್ಡನೇ ದಿನದ್ದು ಇಲೆ ಇಲಿ ವಾರ ಇಲೆಪ್ಪನ್ ವಾರ ಅಂತ್ಹೇಳಿ ಅವ್ಂಗ ಬೇರೆ ಅವ್ಂಗ ಕಡುಬೂ ಆ ಹೋಳ್ಗೀ ಆ ಕರ್ದಿದ್ದ ಇಲಿಗೆ ಯಾವಾಗಿದ್ರುನೂ ಇಲಿಗೆ ಕರ್ದಿದ್ದನ ನಾವ್ ಮಾಡೋದು. ಅ ಕ~ ಹೋಳ್ಗಿ ಮಾಡ್ತೇವಿ ಇಲ್ಲಾ ವಡಿ ಮಾಡ್ತೇವಿ. ವಡಿ ಮಾಡಿ ಎಲ್ಲಾ ಮಾಡಿ ಇಲಿಗಂತೆಳೆನ ಅವ್ಂಗ ಬೇರೇನ ಅವ್~ ಇಲಿಗೆ ಎಡೆ ಮಾಡ್ತೀವ್.

ಹೇ ದಿಶಾ ಮೊನ್ನೆ ನಾನ್ ನನ್ನ ಅಕ್ಕನ ಮದುವೆಗೆ ಹೋಗಿದ್ದೆ ಅಲ ಎಷ್ಟು ಗೌಜಿ ಆಗಿತ್ತು ಗೊತ್ತುಂಟಾ ಎಂತ ಚಂದ ಮದ್ವೆ ಅಂದ್ರೆ ನಾನ್ ಇಷ್ಟರ ತನಕ ನಮ್ಮ ಸಂಬಂಧದಲ್ಲಿ ಆದ ಮದ್ವೆ ಅಲ್ಲಿ ಇದೇ ತುಂಬ ಗೌಜಿಯ ಮದ್ವೆ ಆಹ್ ನಾನ್ ತುಂಬ ಬೇಜಾರ್ ಆಗಿತ್ತು. ಯಾಕಂದ್ರೆ ಯಾರು ನನ್ಗೆ ಅಷ್ಟು ಗುರ್ತಾಗ್ತಿರ್ಲಿಲ್ಲ ಯಾಕಂದ್ರೆ ದೂರ ಸಂಬಂಧದವರೆಲ್ಲಾ ದೂರ ದೂರದ ಊರಲ್ಲಿ ಎಲ್ಲ ಇದ್ದವರೆಲ್ಲಾ ಆಹ್ ಮದ್ವೇಗೆ ಎಲ್ಲ ಒಟ್ಟಾಗುವಾಗ ಅಲ್ಲ ಅಷ್ಟು ಗುರ್ತ ಆಗ್ಲಿಲ್ಲಾ ಅದೇ ಮರುದಿವಸ ಆಹ್ ದಿಂದ ನಾವು ಎಲ್ಲ ಒಟ್ಟಿಗೆ ಸೇರಿಕೊಂಡೆಲ್ಲಾ. ಕೆಲಸ ಎಲ್ಲ ಶುರು ಮಾಡಿದ್ವಿ ಮದ್ವೆದ್ದು ಆಮೇಲೆ ಎಲ್ಲರು ಒಟ್ಟು ಸೇರಿ ಕೆಲಸ ಮಾಡುವಾಗ ನನ್ಗೆ ಎಷ್ಟು ಕೆಲಸ ಮಾಡ್ತಿದ್ವಿ ಅಂತಸ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ನಾವು ಗೌಜಿ ಗಮ್ಮತ್ ಅಲ್ಲಿ ಮದುವೆದೂ ಎಲ್ಲ ಕೆಲಸ ಮಾಡಿಕೊಂಡು ಹೋದ್ವಿ. ಆಮೇಲೆ ಆ ಅಕ್ಕಾ ಮನೆಯಿಂದ ಹೋಗ್ತಾಳೆ ಅನ್ನೋ ಬೇಜಾರ್ ಇತ್ತು ಎಲ್ಲರಿಗು ಅದ್ರೇಸ ಏನೋ ಒಂದು ಖುಷಿ ಖುಷಿ ಕೂಡ ಇತ್ತು ಅ~ ಅವಳನ್ನು ಅಷ್ಟು ಖುಷಿಯಿಂದ ನಾವು ಕಳಿಸಿ ಕೊಡುವ ಒಂದೂ ಗಮ್ಮತ್ ಸ ಇತ್ತು ಹಾಗೆ ಅವಳನ್ನು ತಯಾರು ಮಾಡುದು ಆಗಿರಬಹುದು. ನಾವ್ ತಯಾರಾಗಿರ್ಬೋದು ಹೊಸ ಹೊಸ ಬಟ್ಟೆ ಹಾಕುದು ಅ ಮದ್ವೆ ಮನೆಯಲ್ಲಿ ಎಷ್ಟು ಚಂದ ಇತ್ತಂದ್ರೆ ತುಂಬ ಖುಷಿ ಆಯ್ತು ನಿನ್ಗೆಸ ಬರ್ಬೋದಿತ್ತು ನಿನ್ಗೆ ಹೇಳಿದೆ ನಾನು ಬರ್ಬೋದಿತ್ತು ಮದ್ವೆಗೆ ಅಂತ ಆದ್ರೆ ನೀನು ಬರ್ಲೇ ಇಲ್ಲ. ಅ ಅದಿರ್ಲಿ ತಿನ್ಲಿಕ್ಕೆ ಎಷ್ಟು ವಿಧವಿಧದ ಆ ತಿಂ~ ತಿಂಡಿ ತಿನಿಸುಗಳು ಇತ್ತಂದ್ರೆ ತುಂಬ ಒಳ್ಳೆ ಒಳ್ಳೆ ತಿಂಡಿಗಳೆಲ್ಲಾ ಇತ್ತು ಹಾಗೇ ನ ಆ ನನ್ಗೆ ತುಂ~ ತುಂಬ ಖುಷಿ ಆದದ್ದು ಎಂತ ಅಂದ್ರೆ ಅ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ. ಎಷ್ಟೇ ಕೆಲಸ ಮಾಡಿ ಎಷ್ಟ್ ಗಮ್ಮತ್ ಮಾಡ್ತಾ ಇದ್ವಿ ಆ ಸುಸ್ತಂತ ಆಗ್ತಾ ಇರ್ಲಿಲ್ಲ ಮತ್ತೆ ನಾವು ನೃತ್ಯ ಮಾಡ್ತಾ ಇದ್ವಿ ಸಂಗೀತಾ ಎಲ್ಲವು ಇತ್ತು ಹಾಗೆವೇ ಮದುವೆ ಮನೆ ಅಲ್ಲಿ ಕೂಡ ಅ ಮದರಂಗಿ ಹಾಕುದು. ಆ ಅದುಸಾ ತುಂಬ ಚಂದದಲ್ಲಿ ಎಲ್ಲ ಹಾಕ್ಲಿಕ್ಕೆ ಎಲ್ಲ ಜನ ಬಂದಿದ್ರು ಆಮೇಲೆ ನಾವು ಮದುವೆಗೆ ಸಹ ಹಾಗೇವೆ ತುಂಬ ಬೆಳ್ಳಿಗೆ ಬೇಗ ಎದ್ದು ಎಲ್ಲಾ ತಯಾರೆಲ್ಲಾ ಆದ್ವಿ ಆಮೇಲೆ ಮದ್ವೆಗೆ ಹೋಗಿದ್ವಿ ಅಲ್ಲಿ ತುಂಬ ಶಾಸ್ತ್ರಗಳೆಲ್ಲಾ ಇತ್ತು. ಹಾಗೆ ಕೆಲವೆಲ್ಲ ಶಾಸ್ತ್ರ ಉಂಟಂತನೇ ಗೋತಿರ್ಲಿಲ್ಲಾ ಅಲ್ಲಿ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಯಾವ ರೀತಿಯದೆಲ್ಲಾ ಶಾಸ್ತ್ರ ಮಾಡ್ತಾರೆ ಮದ್ವೆಗೆ ಅಂತ ಹಾಗೇವೆ ಮತ್ತೇ ಮಧ್ಯಾಹ್ನ ಹೊತ್ತಿದ್ದು ಊಟ ಆದುಸಾ ತುಂಬ ಒಳ್ಳೆ ಇತ್ತು. ಮತ್ತೆ ಹಡುಗನ ಕಡೆಯವರು ತುಂಬ ಜನ ಆಗಿದ್ದರು ತುಂಬ ಜನ ಬಂದಿದ್ರು bore ಅಂತ ಇರ್ಲಿಲ್ಲಾ ಗ~ ಗಮ್ಮತ್ ಆಗ್ತಿತ್ತು ಎಲ್ಲರು ಆಚೆ ಈಚೆ ಹೋಗಿಕೊಂಡು ಮದ್ವೆ ಮನೆ ಅಂದ್ರೆ ಹೇಗೆ ಗ~ ಗೌಜಿ ಗೌಜಿ ಆಗಿತ್ತು. ಮತ್ತೆ ಮದ್ವೆ ಮುಗಿವಾಗ ಬೇಜಾರ್ಸ ಆಯ್ತು ಅದು ಎಲ್ಲರ ಇನ್ನು ಅವರವರ ಊರಿಗೆ ಹೋಗುದು ಅವರವರ ಕೆಲಸ ಮತ್ತೆ ನಾವು ಪುನಃ ದಿನ ನಿತ್ಯದ ಕೆಲಸ ಏನು ಪುನಃ ಹಾಗೇವೆ ಇರ್ಬೇಕಲ್ಲ ಅಂತೊಂದು ರೀತಿಯಲ್ಲಿ ಬೇಜಾರ್ ಆಗ್ತದೆ ಆದ್ರೆ ಅಷ್ಟೇ ಖುಷಿ ಇತ್ತು. ಅಷ್ಟೆಲ್ಲ ನೆನಪುಗಳೆಲ್ಲಾ ಈಗ ಉಂಟು ನಮ್ಗೆ ಎಷ್ಟು ಖುಷಿ ಆಗ್ತಾ ಉಂಟು ಮತ್ತೆ ನಮ್ಗೆ ಅಂತ ಮದ್ವೆಗಳಿಗೆ ಹೋದ್ರೆ ನಮ್ಗೆ ಎಲ್ಲ ಸಂಬಂದಿಕರೆಲ್ಲರು ಒಟ್ಟಾಗ್ತೇವೆ ನಾವು ಯಾರೆಲ್ಲ ಇದ್ದಾರೆ ನಮ್ದು ಸಂಬಂದಲ್ಲಿ ದೂರ ಸಂಬಂದಿಕರು ಯಾರೆಲ್ಲ ಅಂತ. ಅಹ್ ಗೊತ್ತಾಯ್ತು ಹಾಗೆ ಮತ್ತೆ ಎಲ್ಲರು ಆ ಗೌಜಿ ಅಲ್ಲಿ ತುಂಬ ಕುಣಿದಾಡಿಕೊಂಡು ಆ ಎಂತ ನಮ್ಗೆ ಕಷ್ಟ ಇದ್ದದೆಲ್ಲಾ ಎಂತ ಬೇಜಾರ್ ಎಲ್ಲ ಅಲ್ಲಿ ಗೊತ್ತೇ ಆಗ್ತಾ ಇರ್ಲಿಲ್ಲ. ಮತ್ತೆ ಮದ್ವೆ ಮನೇಲಿ ನಾವೆಲ್ಲರು ಗಮ್ಮತ್ ಅಲ್ಲೇ ಇದ್ವಿ.

Hello hello ನಮಸ್ತೇ ರೂಪಾ ? ನಾನ್ ಆರಾಮಿದೀನ್ರಿ ರೇಖಾ ನೀವ್ ಹೆಂಗಿದಿರಿ?

ಆ ಇಲ್ರಿ ಇವಗಿನ್ನೂ ಒಂದ್ ಸ್ವಲ್ಪೊತ್ತ್ ಆಯ್ತು ಊಟಾ ಆಗಿ.

ಏನಿಲ್ಲಾ ತರಕಾರಿ ತರ್ಲಿಕ್ಕೆ ಹೋಗ್ಬೇಕ್ ಅನ್ಕೊಂಡಿದ್ದೆ ಅದಕ್ಕೆ ನಿಮಗ್ call ಮಾಡೋಣಾ ಬರ್ತೀರಾ ಏನ್ ಅಂತಾ ಕೇಳಣಂತಾ phone ಮಾಡ್ದೆರೀ. ಆ ಹ್ಮ್ ತರಕಾರಿ ನಮ್ಮನಿಯವ್ರೆಲ್ಲಾ ನಿನ್ನೆ ತಗೊಂಡ್ ಬಂದ್ಬಿಟ್ರ್ ಹಿಂಗಾಗಿ ನಂಗೇನ್ ತರುದ್ ಅಷ್ಟಿಲ್ಲಾ. ಬಾಳ ತುಟ್ಟಿ ಆಗಿಬಿಟ್ಟೈತಂತಲ್ರಿ ಎಲ್ಲಾ? ಹಾ ನಾಡದ್ ಹಬ್ಬಾ ಅಲ್ರಿ ರಂಜಾನ್ ಹಬ್ಬಾ ನಾಳೆ.

ಈಗ್ ಎರ್ಡ್ ಮೂರ್ ದಿನಾ ಅಂತು market ಇಗೆ ತರಕಾರಿ ಅವ್ರು ಅಲ್ಲಾ ಎಲ್ಲಾ ದಲ್ಲಾಲ್ ಎಲ್ಲಾ ವ್ಯಾಪಾರ ಮಾಡೋರ್. ಎರ್ಡ್ ಮೂರ್ದಿನ ಅವ್ರ್ ಬರಂಗಿಲ್ಲಾ ಅಂಗಡಿ ಸೂಟಿ. ಓಹೊ ಎಲ್ಲಾ . ಕೊತ್ತಂಬ್ರಿ ಸೊಪ್ಪೆಲ್ಲಾ five rupees ಇದ್ದಿದ್ ಐದ್ ರೂಪಾಯಿ ಇದ್ದಿದ್ ಹತ್ತ್ ರೂಪಾಯಿ.

ಎಲ್ಲ ಕೆಲವೊಂದು ತುಟ್ಟಿ ಆಗ್ಯಾವ್ರಿ ಕೆಲವೊಂದ್ ಸವಿ ಅದಾವ. cheap ಇತ್ರಿ ಮೂವತ್ತ್ ರೂಪಾಯಿ KG ಎಲ್ಲಾ ಇತ್ತ್.

But ಅವ್ರ್ ಹಬ್ಬಕ್ಕ್ ಅವ್ರ್ ಅಷ್ಟೊಂದೇನ್ ತರಕಾರಿ use . Dry fruits ಆಮೇಲೆ ಇದು non-veg ಆದೇ ಜಾಸ್ತಿ . ನಮ್ಮ್ ಮಂದಿ ನಮಗ ಬೇಕ್ರಿ ತರಕಾರಿ ಜಾಸ್ತಿ ಎಲ್ಲಾ.

ಹ್ಮ್ ತರಕಾರಿ ಇಲ್ಲಂದ್ರ್ ಊಟಾನ ಇಲ್ಲಾ ನಮ್ದ್.

ಹೌದ್ರಿ ಅದ್ ಹಬ್ಬಾ ಬಂತಲ್ಲಾ ನಮ್ದು ಇನ್ನ್ ಬಸವ ಆ ಇದು ಹೋಳ್ಗಿ, ಶಿಕರ್ಣಿ ಎಲ್ಲಾ ಮಾಡೋಣಾ ಮಾವಿನಹಣ್ಣು ತರಕಾರಿ ಎಲ್ಲಾ ತೊಗೊಂಡ್ ಬರೋಣಾ ಅಂತೇಳಿ ಇದ್ .

ಮ~ ಇಲ್ಲೇ ಬಾಜುಕಿನ್ ಮನಿಯವ್ರ್ ಅನ್ನತಿದ್ರ ಬಾಳ್ ತುಟ್ಟಿಯಾಗ್ಯಾವ್ರಿ ಎಲ್ಲಾ ಅಂತೇಳಿ.

ಆ ತುಟ್ಟಿ ಅಂದ್ರು ಈಗಿಂದ್ ಈಗ ನೋಡ್ಬೇಕಂದ್ರ ಸವಿನಾ ರೀ. ಯಾಕಂದ್ರ ಬೇಸಿಗೆ ಕಾಲ್ದೊಳಗ ಎಷ್ಟ್ ತುಟ್ಟಿ ಆಕ್ಕಿತ್ತು ಈ ದಿನ್ದಾಗ vegetables . ಈ ಎಲ್ಲಾ ಇಪ್ಪತ್ತ್ ರೂಪಾಯಿ ಮೂವತ್ತ್ ರೂಪಾಯಿ ಪಾವ್ KG ಸಿಗ್ತಿತ್ತ್. ಈಗಿಲ್ಲಾ ಈಗ ಸವಿ ಐತ್ರಿ ಹತ್ತ್ ರೂಪಾಯಿ ಪಾವ್ KG ನ ಸಿಗ್ತೇತಿಗ. ಯಾವಾಗ ಬೇಕಾದಾಗು ನೀರ್ ಹಾಕಿ ಹಾಕಿ ಬೆಳಿತಾರಲ್ರಿ ತರಕಾರಿ ಯಾವಾಗ್ ಬೇಕದಾಗೂ ಸಿಗ್ತಾವಾ. ಅಮ್ಯಾಲ್ ಈಗಂತೂ ಎಲ್ಲಾರು ಇದನ್ನೇ health conscious ಆಗಿ ತರಕಾರಿಗಳ್ ಜಾಸ್ತಿ ತಿನ್ನುದಾಗೇತಿ ಅಂತೇಳಿ ಆ ತರಕಾರಿನ ಜಾಸ್ತಿ. ಜಾಸ್ತಿ ಆಯ್ತಂದ್ರ ನಮಗ್ ಚಲೊ ಅಕ್ಕೆತ್ರಿ. ಬೆಳಿಲಿಲ್ಲಾ ಅಂದ್ರೂನು ಎಲ್ಲಾ ಕಡೆ ತುಟ್ಟಿ ಆಗಿಬಿಡ್ತೈತಿ ನೋಡ್ರಿ. ಬೆಳಿತಾರ್ರಿ ಆದ್ರ ಆಯಾಯಾ ಹವಾಮಾನದಾಗ ಈಗ್ಯಾವ್ಯಾವ ಬೆಳಿ ಬೆಳಿತಿದ್ರಲ್ಲಾ ಮುಂಚೆ ಎಲ್ಲಾ ಪೋಷಕಾಂಶಗಳು ಈಗ ಯಾವಾಗೂ ಬೇಕಾದಾಗು ಬೆಳಿತಾರ್ಲಾ ಬೆಳಿಯಂಗಿಲ್ಲ ಈಗ ಹಂಗ ನೀರ ಹಾಕಿ ಬೆಳಿತಾರಿಗ. ಈಗ ಈಗೆಲ್ಲಿ ತರಕಾರಿ ಬೆಳಿತಿದ್ರ್ರಿ ಬೇಸಗಿಯೊಳಗ?

ಏನೇನ್ correct ಆಗಿ ಸಿಗ್ಬೇಕಲ್ಲಾ, ಅವಾಗ್ ಸಿಗಂಗಿಲ್ಲಾ ಸುಮ್ ತಿನ್ಬೇಕಲ್ಲ vegetables ಹಾ ತರಕಾರಿ ತಿನ್ಬೇಕಲ್ಲ ಹ ಅಂತ ತಿನ್ನುದ್ ನಾವ್ ಅಷ್ಟ.

ಹಾ ಖರೇ ಖರೇ ಈ ಸಯ~ ಜಾಸ್ತಿ chemicals ಇರ್ತಾವ್ರಿ ಅದ್ರ್ ಏನ್ ಮಾಡಕಾಗಲ್ಲಾ.

ಹ್ಮ್ ಮೊದ್ಲ ಸಿಗ್~ doctor ಹೇಳುದು ಅದ ತರಕಾರಿನ ತಿನ್ರಿ ಜಾಸ್ತಿ ಅಂತೇಳಿ ಹಿಂಗಾಗಿ ಸಿಗ್ತಾವಲ್ಲಾ ಅದ ಒಂದ್ . ಚಲೊತಂಗೆ ತೊಳಿಬೇಕ್ರಿ ಎಷ್ಟೋನೋ ಕಚ~ ಸ್ವಚ್ ಕಾಣ್ಲಿಕತ್ತಾದ ಅಂತ ಗೊತ್ತಾದ್ರು ತರಕಾರಿ ಎಷ್ಟೋ ಗಲೀಜ್ ಆಗಿಬಿಟ್ಟಿರ್ತಾವ್ರಿ. ಸ್ವಚ್ಛ್ ತೋಳ್ದ್ ಮ್ಯಾಲೇನೇ ಆದ್ ಗಲೀಜ್ ನೀರ್ ಹೊರಗ್ ಬರತ್ತ್ ಮತ್ತ.

ಹೌದ್ರಿ ಇದ್ cauliflower ಅವೆಲ್ಲಾ ಉಪ್ಪ್ ನೀರೊಳಗ ನೆನಸಿ ಆಮೇಲೆ ತೊಳಿಬೇಕ್ರಿ ಉಗುರ್ ಬೆಚ್ಚ ನೀರಿಗ್ ಉಪ್ಪ್ ಹಾಕಿ ನೆನಿಸಿ ಆಮೇಲೆ ತೊಳೆದ್ ನೋಡ್ರಿ yellow colour ಒಂಥರಾ ಹಳದಿ ಬಣ್ಣದ್ದ್ ಹೊಲಸ್ ಹೋಗ್ತದ್ರಿ ಅದ್ರೊಳಗ. ಅದೆಲ್ಲಾ ಆ ಔಷಧ ಹಾಕಿರ್ತಾರಲ್ರಿ ಅದಕ್ಕ್ ಅದ್ರೊಳಗೆಲ್ಲಾ ಹುಳಾ ಕಿ~ ಕೀಡಿ ಅಂತ ಆಗ್ತಾವ್ರ್ರಿ ಬಾಳಲಾ. ನೋಡಿ ಹೊರಗಡೆದ್ ಏನ್ ತಿನ್ಲಿಕ್ಕೆ ಬಾರ್ದ್ ಅನಿಸ್ತ್ರಿ. ಹೊರಗಡೆ ಯಾರ್ ತೊಳೀತಾರೋ ಇಲ್ಲೋ ಯಾರಿಗೋತ್ರಿ. ನಾವ್ ಮನ್ಯಾಗ ಇಷ್ಟೆಲ್ಲ neat ಅಂಗ್ clean ಅಂಗ್ ಮಾಡಿ ಅವ್ರ್ಯಾಕ್ ಅಷ್ಟ್ ಸ್ವಚ್ಛ್ ಮಾಡಿ ನಮ್ಮಂಗ ಮಾಡ್ತಾರ್ರೀ? ಇಲ್ಲಾ ಅದಕ್ಕ ತರಕಾರಿ ಎಷ್ಟೆಲ್ಲಾ ನಾವ್ ಮನೇಲಿ ಸ್ವಚ್ಛ್ ಮಾಡಿ ತಗೊಂಡ್ರು ನಮ್ಗ್ ಹಿಂಗ್ ಇರತ್ತ ಹೊರಗಡೆ ತಿನ್ಲಿಕ್ ಅದಕ್ಕ ಮನಸಗಂಗಿಲ್ಲಾರೀ ಅದನ್ನ್ ನೋಡಿ. ಮತ್ರಿ ಏನೇನ್ ತರಕಾರಿ ತಂದಿದ್ರಿ ನೀವ್ ಆ ಬ್ಯಾರೆ ಏನ್ ತಗೊಂಡ್ ಬಂದ್ರ್ ರೀ ತರಕಾರಿಗಳು?

ನಮ್ಮ್ ಮನಿಯವ್ರ್ carrot ತಗೊಂಡ್ ಬಂದಾರ್ರಿ, ಸೌತಿಕಾಯಿ ತಗೊಂಡ ಬಂದಾರ್ರಿ ನಲವತ್ತ್ ರೂಪಾಯಿಕ್ ಒಂದ್ ಸಣ್ಣ್ ಸಣ್ಣ್ ಬುಟ್ಟಿ ಇದ್ವಂತ್ರಿ ಸೌತಿಕಾಯಿ.

ಸೌತಿಕಾಯಿ ಆಮೇಲೆ ಬೆಂಡಿಕಾಯಿ, ತಗೊಂಡ್ ಬಂದಾರ್ರಿ ಹಾಗಲ್ಕಾಯಿ ಬಾಳ ಸೇರತದ್ರ್ರಿ ನಮಗ ಹಾ. ಹಾಗಲ್ಕಾಯಿ ಆಮೇಲೆ ಇದ್ ಬದ್ನಿಕಾಯಿ, ಜವಾರಿ ಚವ್ಳಿಕಾಯಿ ತಗೊಂಡ್ ಬಂದಾರ್ರಿ.

ಅದೇ ತರಾಕ್ ಹೋಗ್ಬೇಕಾಗಿತ್ರಿ carrot ಸೌತಿಕಾಯಿ ಇದ main ರೀ salad ಬೇಕಾಗತ್ತ್ ಮಧ್ಯಾಹ್ನ ಎಲ್ಲರಿಗು ಈಗ. ಜೊತೆಗ ಮತ್ತ್ ಇವ್ ಬೇರೆ ಏನಾ ಚವ್ಳಿಕಾಯಿ ಆಮೇಲೆ ಸ್ವಲ್ಪ ಬಟಾಟಿ, ಬಟಾಟಿ ಅಂಕು ಬೇಕಾ ಬೇಕ್ರಿ ದೋಸಿ ಇಡ್ಲಿ ಮಾಡಿದ್ವಿ ಅಂದ್ರ . ಹು ವಾರ್ದಾಗ ಎರ್ಡ್ ಮೂರ್ ಸಲಾ ಏನ್ರ ಆ ಆಗೇಬಿಡ್ತೇತ್ರಿ ಆಲೂಗಡ್ಡಿ ಇರ್ಲಿಲಂದ್ರ ಏನೂ ಮಕ್ಕ್ಳು .

ಹ್ಮ್ ಸರಿ ಆಯ್ತ್ರಿ ತರ್ಲಿಕ್ಕೆ ತಗೊಂಡ್ ಬಂದಿರ್ ತರಕಾರಿನ ಆಮೇಲೆ ಮತ್ತ್ ಹೋಗಿ ಲಘುನ ತಗೊಂಡ್ ಬರ್ತೇನ್ರಿ.

ಮತ್ತ್ ಯಾವಾಗಾರ್ ಇದ್ ಮಾಡಿ ಸಿಗೋಣಾಂತ್ರೀ.